ಬೆಳ್ಳಿದು ಸ್ಪಂದಗಳು ಚನಾಗಿದವೇ ಹಿಂದೇನು ಮೂರ್ತಿಗಳು ಇದಾವೆ ಚನಾಗಿದವೆ ಎಲ್ಲಾ--

ಈ ಬೆಳ್ಳಿಯಿಂದ ಅನೇಕ ನಾವು ವಸ್ತುಗಳನ್ನು ಕಲಗಿಸ್‌ತೀವಿ ತೇರು ಮೂರ್ತಿಗಳು ಚೆನ್ನಾಗಿರುವಂತ ವಸ್ತುಗಳನ್ನು ಬೆಳ್ಳಿಯಿಂದ ಮಾಡಿರ್ತಾರೆ ಬಂಗಾರಕ್ಕಿಂತ ರೇಟ್‌ ಕಡಿಮೆಯಾಗಿರೋದ್ರಿಂದ ಇದನ್ನು ಹೆಚ್ಚು ಉಪಯೋಗಿಸ್‌ತೀವಿ.

ಅಲ್ಲೆ ಶಾಂತತೆಯನ್ನು ನಾವು ನೋಡಬಹುದು ಮತ್ತೆ ಅನೇಕ ಅನೇಕ ಧರ್ಮೀಯರು ಸನ್‌ಡೇ ಒಂದ್ಸಲ ಸ್ಪೆಶಲ್ಲಾಗಿ ಅಲ್ಲಿ ಪೂಜೆಗಂತ ಬರ್ತಾರೆ ಪ್ರಾರ್ಥನೆಗೆ.

ಏನ್‌ ಮಾಡೋಕ್‌ಲೇ ಇಲ್ಲ ಅಂಗೆ ತೂಗೋಬೇಕು ಬಟ್ಟೆಗಳನ್ನ ಬಟ್ ಚೆನ್ನಾಗ್‌ ಚೆನ್ನಾಗ್‌ ಚೆನ್ನಾಗ್‌ ಚೆನ್ನಾಗಿ ನೋಡಿದ್ರ ತಗೊಳಂಗ ಅನಿಸ್ತದ ಅದ್ರ ದುಡ್ಡಿರಲ್ಲ.

ಇಲ್ಲೆಲ್ಲಾ ವಾಕ್ಯಗಳೇ ಇದಾವೆ ಮತೆ ಎಲ್ಲಾ ಸ್ಟೈಲಾಗೆ ಚನಾಗೆ ಕಾಣ್ತಾಯಿದೆ.